ಹಾಗು ಇಲ್ಲಿ ಸುತ್ತ ಮುತ್ತ ಒಂದಿಷ್ಟು ಮರಗಳು ಕೂಡ ಇದೆ.

ಅದೇ ಶೋಕೇಸ್ಗಳಿರುತ್ತೆ ಇಲ್ಲಿ ಶೋಕೇಶ್ ನಲ್ಲಿ ವಿವಿಧ ಶೈಲಿ ವಿಗ್ರಹ ಮತ್ತೆ ವಸ್ತುಗಳನ್ನು ಇಲ್ಲಿ ಇಟ್ಟಿರೋದನ್ನ ನೋಡಬಹುದು ಈ ರೀತಿಯಾಗಿ ಇಲ್ಲಿ ವಸ್ತುಗಳನ್ನು ಇಟ್ಟಿದ್ದಾರೆ.

ಇದು ಒಂದು ರೀತಿಯಾದ ನವಿಲಿನ ಒಂದು ಫೋಟೋ ಆಗಿರುತ್ತೆ ಇದನ್ನ ನೋಡ್ತಾ ಇದ್ರೆ ನವಿಲ ನ ಗರಿ ಮುದರ್ಕೊಂಡು ಇದೆ ಹಾಗೆ ಇದರ ಸುತ್ತ ಮುತ್ತ ಗಿಡ ಮರ ಇರೋದನ್ನ ನೋಡಬಹುದು ಆ ಕಡೆ ಒಬ್ಬಳು ಹುಡಗಿ ನಡಕೊಂಡ ಹೋಗ್ತಾ ಇರೋದನ್ನ ಕೂಡ ನೋಡಬಹುದು.

ರೋಡಲ್ಲಿ ರೀತಿಯಾಗಿ ಕ್ರಿಕೆಟ್ ನೋಡುತ್ತಾರೆ ಅವುಗಳನ್ನುಕೊಂಡಿದ್ದಾರೆನಾನು ಇಷ್ಟು ಕಟ್ಟಡಗಳು ಕೂಡ ಇದೆಮರಗಳು ಕೂಡ ಇಲ್ಲಿದೆ ಕೆಲವು ಜನರು ಇಲ್ಲಿ ಸತ್ತ ಕ್ರಿಕೆಟ್ --

ಒಂದು ರೀತಿಯಾದ ವಾಟರ್ ಗೇಮ್ ಆಗಿರುತ್ತದೆ ಈ ರೀತಿಯಾಗಿ ಕಂಬಿಗಳಿಂದ ಹೊಳಗಿಂದ ನೀರು ಬರುತ್ತೆ ಈ ರೀತಿಯಲ್ಲಿ ಇದರಲ್ಲಿ ಕೂಡ ಆಟ ಆಡಬಹುದು ಇಲ್ಲಿ ಸುತ್ತ ಮುತ್ತ--

ಟೇಬಲ್ ಆಗಿದ್ದುಚೇರ್ ಹಾಕಿದರೆ ಹೋಟೆಲ್ ಆಗಿರುತ್ತೆಇದಿಷ್ಟು ಫ್ಯಾನ್‌ಗಳು ಕೂಡ ಇದೆ. ಇದನ್ನು ಆ ಕಡೆ ದೂರದಲ್ಲಿ ಒಬ್ಬ ಮುಂಚೆ ಕೂಡ ಇರೋದನ್ನ ನೋಡಿ ಕೊಂಡು ಈ ಕಡೆ ಸೆಲ್ ನಲ್ಲಿ ಹೋಗುತ್ತಿದ್ದನು.